ರಸ್ತೆ ಮದ್ಯ ಒಂದು ಪ್ರಾಣಿ ನಿಂತಿರುವ ಹಾಗೆ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಒಂದು ಹೂವಿನ ಅಂಗಡಿ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಸೆಂಟ್ ಥಾಮಸ್ ಚರ್ಚ್ --

ಹಾಗು ಜನರೆಲ್ಲರೂ ಚರ್ಚ್ ನ ಒಳಗೆ ಹೋಗುತ್ತಿರುವುದನ್ನು ಸಹ ನಾವು ಕಾಣಬಹುದಾಗಿದೆ.

ಒಂದು ಸಿಮೆಂಟ್ ರಸ್ತೆ ಅಲ್ಲಿ ದೂರದಲ್ಲಿ ಒಬ್ಬ ವ್ಯಕ್ತಿಯು--

ಅವ ಇನ್ನೊಬರು ಹೇರ್ ಕಟ್ ಮಾಡುವವರು ಅವರು ಕನ್ನಡಕವನ್ನು ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಇಂಕಮ್ ಟ್ಯಾಕ್ಸ್ --

ಈ ಚಿತ್ರದಲ್ಲಿ ನಾವು ಮನೆಯಲ್ಲಿ ದೇವರನ್ನು ಕೂರಿಸಿರುವುದನ್ನು ಗಮನಿಸಬಹುದಾಗಿದೆ.

ಒಬ್ಬ ವ್ಯಕ್ತಿಯು ಆ ಸಲೂನ್ ಮುಂಬಾಗ ನಿಂತಿರುವುದನ್ನು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಅಮೇಜಿಂಗ್ ಪಾರ್ಕ್ ಅನ್ನು ನೋಡಬಹುದಾಗಿದೆ.

ಆ ದೇವಸ್ಥಾನದ ಒಳಗೆ ಶಿವನ ಮೂರ್ತಿ ಇದ್ದು ಅದರ ಎದುರುಗಡೆ ನಂದಿ ವಿಗ್ರಹ ಕೂಡ ಇದೆ.

ಈ ಚಿತ್ರದಲ್ಲಿ ನಾವು ಒಂದು ಸ್ಟೇಜ್ ನ ಮೇಲೆ ನೃತ್ಯ ಪ್ರದರ್ಶನ ಮಾಡುತ್ತಿರುವುದನ್ನು ಗಮನಿಸಬಹುದಾಗಿದೆ.

ನದ ಒಳಗೆ ಒಂದು ದೀಪ ಹಚ್ಚಿರುವುದನ್ನು ಸಹ ನೋಡಬಹುದಾಗಿದೆ.